ಯಾಕಂದ್ರೆ ಈ ಬ್ಯಾಂಕ್ ಅಲ್ಲಿ ಹಣವನ್ನು ಕೂಡಿಸುವುದರಿಂದ--

ಇಲ್ಲಿರೋ ಅಂತ ಶಿಕ್ಷಕರ್ ಆಗಿರ್ಬೋದು ಆವರಣ ಆಗಿರ್ಬೋದು ಒಂದು ಗವರ್ನಮೆಂಟ್ ಇಂದ ಫೆಸಿಲಿಟಿ ಆಗಿರ್ಬೋದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ.

ಇಲ್ಲಿ ಒಬ್ಬ ಮನುಷ್ಯ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಸೆಲ್ಫಿ ಯನ್ನ ತಗಿತಾ ಇದಾನೆ

ಯೂನಿವರ್ಸಿಟಿ ಗ್ ಹೋಗಾದ್ ಆಗಿರ್ಬೋದು ಅಥವಾ ಬೇರ್ ಬೇರೆ ಊರಿಗ್ ಹೋಗಿ ಡಿ ಡಿಸ್ಟ್ರಿಕ್ಟ್ ಲೆವೆಲ್ ಆಮೇಲ್ ಇಂಟರ್ ನ್ಯಾಷನಲ್ ಲೆವೆಲ್ ಅಡೋರ್ ಆಡದು ಇನ್ನೇನ್ ಬೇರ್ ಬೇರೆ ಊರಿಗ್ ಹೋಗಿ ಅಡದ್ ಎಲ್ಲ ಹೆಲ್ಪ್ ಆಗತ್ತೆ ಇಲ್ ಸೇರ್ಕೊಳದ್ ಇಂದ.